ಈ ಥರ ಫಾಲ್ಸಿಗೆ ಗೀಲ್ಸಿಗ್ ಹೋಗಿರ್ತೀರಲ್ಲ ನೀರ ಕಂಡ್ರ ಈಜಾಡಾಕ್ ಹೋಗ್ಬ್ಯಾಡ್ರಿ ಯಾಕಂದ್ರ ಅದು ಒಂದು ನೀರು ಹರೀತಿರ್ತೈತಿ ಮತ್ತ ತೆಗ್ಗು ಗಿಗ್ಗು ಕಲ್ಲು ಗಿಲ್ಲು ಚೂಪಿರ್ತಾವ.

ಈಗೆಲ್ಲರ ಕೆರಿ ಮತ್ತ ಭಾವಿ ಕಂಡ್ರ ಹುಡುಗ್ರು ಏನ್ಮಾಡ್ತರ? ಈಜಾಡಾಕ್ ಹೊಕ್ಕಾರ.

ಗಾಡಿ ಒಳಗ ಮೊಬೈಲ್ ಆತ ಅಮೌಂಟ್ ಆತ ಈಥರ ಇಡಾಕ್ ಹೋಗ್ಬ್ಯಾಡ್ರಿ ಕಳುವ್ ಮಾಡ್ತಾರ ಛಾನ್ಸಸ್ ಭಾಳ ಇರ್ತೈತಿ.

ಎಲ್ಲರು ಟ್ಯಾಟ್ರುಗೆ ನ್ದ್ ಟೈರ್ ತರಕ್ ಹೋಗಿರ್ತಾರಲ್ಲ ಒಂದು ಹಳೆ ಚಲೊ ಬಟಾನದ ಟೈರ್ ತೊಗೋಬೆಕ್.

ಭಾಳ ದಿನ ಬಾಳ್ಕಿ ಬರ್ತೈತಿ ಸಾದಾ ತೊಗೊಳಕ್ ಹೋಗ್ಬ್ಯಾಡ್ರಿ ಯಾಕಂದ್ರ ಸಾದಾ ಮತ್ತ ಛಲೋದ್ರೊಳಗ ಒಂದ ಎರಡ್ನೂರು ಮುನ್ನೂರ್ರುಪಾಯಿ ಕಮ್ಮಿ ಇರ್ತೈತಿ ಛಲೋದ್ ತೊಗೋರಿ.

ಎಲ್ಲರು ಅರಬಿ ಗಿರಬಿ ತರಕ್ ಹೋಗಿರ್ತೀರಲ್ಲ ಅಲ್ಲೆ ಒಂದು ಆಫರ್ ಇರ್ತೈತಿ ಒಂದು ಡಿಸ್ಕೌಂಟ್ ಇರ್ತೈತಿ ಒಂದ ವನ್ ನೈಂಟಿ ನೈನ್ ಟು ನೈಂಟಿ ನೈನ್ ಅಂತ ಹೇಳಿ ಆಫರ್ ಇದ್ದಾಗ ಆಫರ್ ತೊಗೋರಿ .

ಹಿಂಗ ಜಾರುಗುಂಡಿ ಇದ್ದಾಗ ಎಲ್ಲಾರು ಕರೆಟ್ಟಾಗಿ ನಿಮ್ಮ ಸಣ್ ಹುಡುಗೂರನ್ನ ಆಡಸ್ರಿ ಯಾಕಂದ್ರ ಅಲ್ಲೆ ಎಲ್ಲಾರು ಮ್ಯಾಗಿಂದ ಕೆಳಗ್ ಬಂದ ಬೀಳ್ತಿರ್ತಾರ.

ಡಿಸ್ಕೌಂಟುನು ಇರತಾವ ಮತ್ತ ಎರ್ಡ್ಸಾವರ ಮೂರು ಮೂರ್ಸಾವಿರ ರುಪಾಯಿ ಕಮ್ಮಿ ಇರ್ತಾವ ಆ ಟೈಮ್ಗೆ ನೀವು ಹೋದ್ರಪಾಂದ್ರ ನಿಮ್ಗೂ ಒಂದ ಸೇವಿಂಗ್ಸುನು ಅಕ್ಕೈತಿ ಮತ್ತ ಒಂದ ಛಲೋ ಒಂದು ಕ್ವಾಲಿಟಿನು ಸಿಗ್ಬೋದು.